ಸ್ಟೇಟ್ ಡಿಸ್ಟ್ರಿಕ್ಟ್ ಅಂತ ಎಲ್ಲ ತರ ಸ್ವಚ್ಛ ಗೊತ್ತು ನಮ ನಾವ್ ಸ್ವಚ್ ಮೊದ್ಲು ನಮ್ ನಾವ್ ಇರ್ಬೇಕು.

ಇವಗಿನ್ ಕಾಲದ್ ಐತಿ ಈಗಿನ ಕಾಲದಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿರ್ತವು.

ಮತ್ತ ಇದು ಏನ್ ಮೇನ್ ಅಂದ್ರೆ ಮದ್ವೆ ಚೇರ್ ಆ ಮೈನ್ ಇದ್ರಾಗ.

ಮತ್ತ ಒಂದು ಚೇರ್ ಐತಿ ಡಬಲ್ ಅ ಡಬಲ್ ಇಬ್ರು ಕುಂದ್ರು ಹಂತ ಚೇರ್ --

ಅಲ್ಲಿ ಮುಂಜಾನೆ ಮುಂಜಾನೆ ಟೈಮ್ ದಾಗ ಯೋಗಾಸನ ಮಾಡಿಸ್ತಾ ಇರ್ತರು.

ಇದು ಸ್ಪೆಸಿ ಬೈಟ್ ಅಂದ್ರೆ ಬೇರೆ ಅಂದ್ ಆದ್ರೆ ಇದು ಫುಡ್ ದು ಇರತೈತಿ. ಸ್ಪೆಸಿ ಬೈಟ್ ಅಂದ್ರೆ ಯಾವ್ದ್ರ--

ಮತ್ತ ಹೊಸ ಹೊಸ ಎಲ್ಲ ಯಲ್ಲಾ ಮಾರುತಿ ಸುಜುಕಿ --

ಇದು ಜಲಪಾತ ಟೈಪ್ ಐತಿ ನೋಡಾಕ. ನೀರು ಎಲ್ಲ ಬರ್ರಿ ಏನೋ ಒಂತರ ಸೂಪರ್ .

ಮತ್ತ ಫೋಟೋ ಶೂಟ್ ಗೆ ಹೋದೆ ಅಂತಕ್ಕಂತ ಪ್ಲೇಸ .

ಇದು ದೂರಿಂದ ನೋಡಿ ಎಲ್ಲೋ ಹಿಮ ಬಿದ್ದಂಗ ಅನ್ನಸ್ತಾಯಿತೇ ಆದ್ರೆ ನೀರ ಇಷ್ಟು ಪ್ರೆಷರ್ ಲೇ ಬರ್ತಿರತೈತಿ ಗೊತ್ತಾಗಾಂಗಿಲ್ಲಾ.

ಇಲ್ಲ ಸಣ್ಣು ಕಲ್ಲಗೋಲ್ ಇಟ್ಟ ಯಾವುದೊ ದೇವ್ರ ಪೂಜಿ ಮಾಡಿರ್ತಾರೆ ಅಂತ ಹಂತಿಲ್ ಹ್ಯಾಚ್ಚ್ಸಿರ್ತಾರ್ ಅದ್ರ ಸಂಬಂಧ ಹಚ್ ಬೇಡ ಅಂತ ಇವ್ರು ಇಲ್ಲಿ ಬೋರ್ಡ್ ಹಾಕ್ಯಾರ ಅಂತ ಹೇಳ್ಬಹುದು.

ಮತ್ತ ಎಲ್ಲ ಮೇಲೆಲ್ಲಾ ಹುಡುಗರು ಅರಬಿ ಒಗೆದು ಒಣ ಹಾಕ್ಯರು.

ಮಧ್ಯದು ಹಾಸ್ಟೆಲ್ ಟೈಪ್ ರೂಮ್ ಗೊಳ ಆದವ ಅಲ್ಲಿ ಒಂದೊಂದ ನೋಡಬಹುದು ನಾವ.

ಇಲ್ಲಿ ಸಾರಿ ಗೊಳ್ ಶಿಗ್ತಾವು ಹೋಲ್ ಸೇಲ್ ಸಾರಿ ಗೊಳ್ ಸಿಗ್ತಿರ್ತವು. ಇತ್ತಾಗ ಸ್ಲಿಪ್ಪರ್ ಗೋಳು ಗರ್ಲ್ಸ್ ಇಂದು ಗರ್ಲ್ಸ್ ಬ್ಯಾಗ್ ಗೊಳ್ ಇದು ಹೆಚ್ಚ್ ಎಸ್ಪೇಸಿಯಲಿ ಹೇಳ್ಬೇಕಂದ್ರ ಗರ್ಲ್ಸ್ ಗ ಅಂತ ಹೇಳ್ಬಹುದು.

ಮತ್ತ ಕ್ರಾಂತಿ ಮತ್ತು ಈಗ ವೇದ ಕನ್ನಡ ಮೂವಿ ಗಳು ಬರ್ತಾವ ಕನ್ನಡ ಮೂವಿ ಗಳನ್ನೂ ನೋಡ್ರಿ.

ಆ ಈಗ ನಮ್ಮ್ ಕರ್ನಾಟಕದಾಗ ಕೆಎಸ್ಆರ್ಟಿ_ಸಿ ಅಂದ್ರ ಆ ಈ ಟೈಪ್ ಓಲ್ಡ್ ಅಲ್ಲ ಮಹಾರಾಷ್ಟ್ರ ಈ ಟೈಪ್ ಓಲ್ಡ್ ಅದಾವ್.